ಇಲ್ಲಿ ಒಂದು ಗಡಿಯಾರ ಇದೆ ಇಲ್ಲಿ ಗಳು ಎಲ್ಲ ಹಾಕಿದ್ದಾರೆ ಇಲ್ಲಿ ಫ್ಯಾನ್ ಇದೆ ವಿದ್ಯುತ್ ಬಲ್ಪ್ ಗಳು ಇದೆ-

ಕಲ್ಲುದು ಬಂಡ ಇದೆ ಇಲ್ಲೀ ಮೆಟ್ಟಿಲುಗಳು ಇದೆ ಮೇಲೆ ಎಲ್ಲ ಜನರು ಇದ್ದಾರೆ ಕೆಳಗಡೆ ನೋಡ್ತಾ ಇದ್ದಾರೆ ಇಲ್ಲಿ ಬೈಕ್ಗುಳು ಇದೆ --

ಅಂಗಡಿ ಕಾಣಿಸ್ತಾ ಇದೆ ಇಲ್ಲಿ ಹಿಂದುಗಡೆ ಎಲ್ಲ ಮರಗಳು ಇದೆ --

ಇಲ್ ಮುಂದ್ಗಡೆ ಒಂದು ದೊಡ್ಡ ಮರ ಇದೆ ಅಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ಮಹಡಿಗಳು ಎಲ್ಲ ಕಾಣಿಸ್ತಾ ಇದೆ-

ಅಲ್ಲಿ ಅಕ್ಕ ಪಕ್ಕದಲ್ಲಿ ಎಲ್ಲ ತುಂಬಾ ಮರಗಳು ಕಾಣಿಸ್ತಾ ಇದೆ ಅಲ್ಲಿ ದೂರದಲ್ಲಿ ಒಂದು ಮನೇನು ಕಾಣಿಸ್ತಾ ಇದೆ-

ಮರಗಳು ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡದು ಮಹಡಿಗಳಿದೆ ಇದೆ --

ವಿದ್ಯುತ್ ಬಲ್ಬನ ಕಂಬ ಇದೆ ಈ ಸೈಡ್ ಅಲ್ಲಿ ಮರ ಕಾಣಿಸ್ತಾ ಇದೆ.

ಇಲ್ಲಿ ದೊಡ್ಡ ಕಂಬ ಇದೆ ಸೈಡ್ ನಲ್ಲಿ ಮರ ಕಾಣಿಸ್ತಾ ಇದೆ.

ಇಲ್ಲಿ ದೊಡ್ಡ ಕಂಬ ಇದೆ ಸೈಡ್ ನಲ್ಲಿ ಮರ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ರಸ್ತೆ ಇದೆ ಈ ರಸ್ತೆಯಲ್ಲಿ ಒಂದು ದೊಡ್ಡ್ ಕಾರ್ ನಿಂತಿದೆ.

ಬಲ್ಬ್ಗಳು ಎಲ್ಲ ಇಲ್ಲಿ ಕಾಣ್ಸ್ತ ಇದೆ.

ಬಲ್ಬ್ ಗಳು ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ.

ಇಲ್ಲಿ ಒಂದು ಪುತ ಪುಸ್ತಕದು ಅಂಗಡಿ ಇದೆ ಇಲ್ಲಿ ಎರ್ಡ್ ಜನ ಕುಂತಿದ್ದರೆ ಎರ್ಡ್ ಜನ ನಿಂತಿದ್ದಾರೆ ಇಲ್ಲಿ ಎಲ್ಲ ಪುಸ್ತಕ--

ಇಲ್ಲಿ ಒಂದು ದೊಡ್ಡದ್ದು ತೋಟ ಇದೆ ತೋಟದಲ್ಲಿ ಇಲ್ಲಿ ಹೂಗಳನ್ನು ಹಾಕಿದ್ದಾರೆ ಹೂ ದು ಗಿಡ ಎಲ್ಲ ಹಾಕಿದ್ದಾರೆ.

ಇಲ್ಲಿ ಮುಂಗಡೆ ಎಲ್ಲ ಬೆಟ್ಟ ಗಳು ಕಾಣಿಸ್ತಾ ಇದೆ ಮೇಲೆ ಆಕಾಶ ಇದೆ.

ಇಲ್ಲಿ ಎಲ್ಲ ದೊಡ್ಡುದು ಮಹಡಿಗಳು ಎಲ್ಲ ಇದೆ ಇಲ್ಲಿ ಮರಗಳು ಕಾಣಿಸ್ತಾ ಇದೆ.

ಆ ನಂತ್ರ ಶಾಲೆ ಮುಗಿದ ನಂತ್ರ ಫೀಲ್ಡ್ಗ ಳಲ್ಲಿ ಆಟ ಆಡ್ಬೋದು ತುಂಬ ಖುಷಿ ಪಡೋ ಅಂತ ವಿಚಾರಗಳು.

ಬೈಕ್ ಗಳು ಕಾರ್ಗಳು ಎಲ್ಲ ನಿಲ್ಸಿದ್ದರೆ ಇಲ್ಲಿ ಜನರು ಕೂತಿದ್ದಾರೆ ಇಲ್ಲಿ ಎಲ್ಲ ಮರಗಳು ಎಲ್ಲ ಕಾಣಿಸ್ತಾ ಇದೆ .

ಇಲ್ಲಿ ಒಂದು ರಸ್ತೆ ಇದೆ ಇಲ್ಲಿ ರಸ್ತೆಯಲ್ಲಿ ಇಲ್ಲಿ ಒಂದು ಬಸ್ ನಿಂತಿದೆ ಹಿಂದ್ಗಡೆ ಒಂದ್ ಬಸ್ --

ಎಲ್ಲ ಸಾಮಾನು ಮನೆದು ಅಡುಗೆದು ಎಲ್ಲ ಸಾಮಾನು ಇದೆ ಹಾರ್ಲಿಕ್ಸ್ ದು ಪ್ಯಾಕೆಟ್ ಮ್ಯಾಗಿದು --

ಇಲ್ಲಿ ಒಂದು ಪಾರಕ್ ಇದೆ ಪಾರ್ಕ್ ಲ್ಲಿ ಇಲ್ಲಿ ಎಲ್ಲ ಜೋಲೆಗಳು ಎಲ್ಲ ಇದೆ ಇಲ್ಲಿ ಒಬ್ರು ನಿಂತಿದ್ದಾರೆ.

ಗಿಡಗಳು ಕಾಣಿಸ್ತಾ ಇದೆ ಇಲ್ಲಿ ಮುಂದ್ಗಡೆ ಒಂದು ಕಛೇರಿ ಇದೆ ಇಲ್ಲಿ ಹಿಂಗದೆ ಎಲ್ಲ ಮಾದಿಗಳು ಎಲ್ಲ ಕಾಣ್ಸ್ಟ್ ಇದೆ.

ನಮ್ಮಸ್ತೆ ಎಲ್ಲಾರಿಗೂ ಇದು ಜಾನಪದ ನೃತ್ಯವಾಗಿದೆ .

ವರ್ಕ್ ಶಾಪ್ ಇದೆ ಹಿಂದ್ಗಡೆ ಎಲ್ಲ ಕಲ್ಲ್ಗಳು ಎಲ್ಲ ಬಿದ್ದಿದೆ ಹಿಂದ್ಗಡೆ ಎಲ್ಲ ಮರ ಕಾಣಿಸ್ತಾ ಇದೆ.

ಇಲ್ಲಿ ಮುಂದ್ಗಡೆ ಎಲ್ಲ ಮಹಡಿಗಳು ಇದೆ. ನೆಲ ಗಿಡಗಳುನೂ ಇದೆ.

ಹಿಂದ್ಗಡೆ ಎಲ್ಲ ಮಹಡಿಗಳು ಇದೆ ಚಿಕ್ಕದು ಗಿಡ ಇದೆ.

ಮಾಡ್ತಾ ಇದಾರೆ ನದಿ ದೊಡ್ದುದು ಇದೆ ಇಲ್ಲಿ ಮುಂದ್ಗಡೆ ದೂರದಲ್ಲಿ ಮನೆ ಮಹಡಿಗಳು ಎಲ್ಲ ಕಾಣಿಸ್ತಾ ಇದೆ .

ಮಾಡ್ತಾ ಇದ್ದಾರೆ ಇಲ್ಲಿ ಮಹಡಿಗಳು ಮರಗಳು ಎಲ್ಲ ಕಾಣಿಸ್ತಾ ಇದೆ.

ಮಕ್ಕಳನ್ನು ಕರೆದುಕೊಂಡು ರಜೆದಲ್ಲಿ ಹೋಗಿದ್ದೇವು.

ಇಲ್ಲಿ ಒಂದು ರಸ್ತೆಯಲ್ಲಿ ತುಂಬ ಸೈಕಲ್ ಗಳು ನಿಂತಿವೆ. ಇಲ್ಲಿ ಎಲ್ಲ --

ಇಲ್ಲಿ ಎಲ್ಲ ಗೋಡೆ ಮೇಲೆ ಬಾರ್ಗರ್ದ್ ಚಿತ್ರ ಎಲ್ಲ ಅಂಟ್ಸಿದ್ದಾರೆ .

ಇಲ್ಲಿ ಒಂದು ಮನೆ ಇದೆ ಇಲ್ಲಿ ಮುಂದ್ಗಡೆ ಎಲ್ಲ ಗಿಡ್ ಗಿಡಾ ಗಳೂ ಇದೆ.

ಇಲ್ಲಿ ಒಂದು ಬುಕ್ನ ಅಂಗಡಿ ಇದೆ. ಇಲ್ಲಿ ಅಂಗಡಿಯಲ್ಲಿ ಮುಂದುಗಡೆ ಎಲ್ಲ ಕ್ಯಾಲೆಂಡರ್ --

ಕಾಣ್ಸ್ತ ಇದೆ ಇಲಿ ಎರ್ಡ್ ಜನ ನಡ್ಕೊಂಡ್ ಹೋಗ್ತಾ ಇದಾರೆ ಅಲ್ಲಿಂದ ಒಬ್ರು ಬರ್ತಾ ಇದಾರೆ.

ಈ ಎಲ್ಲ ಇದೆ ಮೇಲ್ಗಡೆ ಎಲ್ಲ ವಿದ್ಯುತ್ ಬಲ್ಬಗಳು ಇದೆ ಇಲ್ಲಿ ಎರಡು ಫ್ಯಾನ್ ಗಳನ್ನು ಹಾಕಿದ್ದಾರೆ.

ಕೆಳಗಡೆ ಮೇಲೇ ಹೋಗ್ತಾ ಇದಾರೆ ಇಲ್ಲಿ ಒಬ್ಬರು ಅಂಕಲ್ ಇದಾರೆ .

ಇಲ್ಲಿ ಕಿಟಕಿಗಳು ಇದೆ ಅಲ್ಲಿ ಎಲ್ಲ ಎಲೆ ಚಿತ್ರಗಳನ್ನು ಅಂಟಿಸಿದ್ದಾರೆ.

ಅಂಗಡಿಗಳು ಇದೆ ಇಲ್ಲಿ ಆಚೆ ಒಂದ್ ಮೂರ್ ಬೈಕ್ಗಳು ನಿಲ್ಸಿದಾರೆ ಇಲ್ಲಿ ಅಕ್ಕಪಕ್ಕದಲ್ಲಿ ಮರಗಳು ಎಲ್ಲ ಇದೆ .

ಅಹ್ಹ ಯುನಿಫಾರ್ಮ್ ಹಾಕೊಂಡು ಎಲ್ಲಿ ಮಕ್ಕಳು ಇಲ್ಲಿ ಬಾವುಟ ಆಚರಿಸುತ್ತ ಇದ್ದಾರೆ.